ಇದೊಂದು ಫ್ಲೋರು ಡೆಕೋರೇಷನ್ ಕೂಡ ಮಾಡಿದ್ದಾರೆ ಎಷ್ಟೊಂದು ಚೈರ್ಸ್ ಕೂಡ ಇದೆ ಸೈಡ್ ಅಲ್ಲಿ ಕೂಡ ಈತರ ಮರಗಳು ಸಣ್ಣ ಸಣ್ಣ ಮರಗಳು ಎಲ್ಲಾ ಇದೇ

ಇದು ಬಂದು ಒಂದು ಹೋಟೆಲ್ ಆಗಿರುತ್ತೆ ನೋಡಕ್ಕೆ ಕೂಡ ಚೆನ್ನಾಗಿರುತ್ತೆ ನೋಡಕ್ಕೂ ಕೂಡ ಚೆನ್ನಾಗಿದೆ ಆಮೇಲೆ ಎಲ್ಲರೂ ಇಷ್ಟಪಡ್ತಾರೆ ಅಷ್ಟು ಡೀಸೆಂಟ್ ಆಗಿದೆ ಚೇರು ಕೂಡ ಅಷ್ಟೇ ಚೆನ್ನಾಗಿದೆ .